ಟೇಬಲ್ ನ ಮೇಲೆ ಇರಿಸಿರುವ ಗಿಡದ ಕಲಾಕೃತಿಗಳು ಕಾಣಿಸುತ್ತಿದ್ದಾವೆ.

ನನಗೆ ಒಂದು ಮದುವೆ ಸಮಾರಂಭ ಕಾಣಿಸುತ್ತಿದೆ.

ಒಬ್ಬ ಮದುಮಗ ಮತ್ತು ಒಬ್ಬ ಮದುಮಗಳು ಕಾಣಿಸುತ್ತಿದ್ದಾರೆ.

ಮತ್ತು ಪಾದಚಾರಿ ಮರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿರುವ--

ನನಗೆ ಇನ್ನೊಂದು ಬದಿಯಲ್ಲಿ ವಿದ್ಯುತ್ ಕಂಬ ಮತ್ತು ಹಲವಾರು ಕಟ್ಟಡಗಳು ಕಾಣಿಸ್ತಿದಾವೆ.

ಒಂದು ಟೇಬಲ್ ಫ್ಯಾನ್ ಕೂಡ ಕಾಣಿಸುತ್ತಿದೆ.

ಮತ್ತೆ ಇಬ್ಬರು ವಿದ್ಯಾರ್ಥಿಗಳ ಕೈಯಲ್ಲಿ ಒಂದು ಉದ್ದನೆಯ ಫ್ಲಾಗ್ ಇದೆ.

ನನಗೆ ಒಂದು ರೂಮ್ ನ ಒಳಭಾಗ ಕಾಣಿಸುತ್ತಿದೆ.

ಓಪನ್ ಆಗಿರುವ ಒಂದು ಡೋರ್ ಕೂಡ ಇದೆ.

ಜಿಮ್ ನ ಒಳಭಾಗದಲ್ಲಿ ವ್ಯಾಯಾಮದಲ್ಲಿ ತಲ್ಲಿನರಾಗಿರುವ ಮೂವರು ಯುವಕರು ಕಾಣಿಸುತ್ತಿದ್ದಾರೆ.

ಒಂದು ಮರ ಕಾಣಿಸುತ್ತಿದೆ ಮತ್ತು ಮರದ ಕೊಂಬೆಗಳು ಮತ್ತು ಎಲೆಗಳು ಕಾಣಿಸುತ್ತಿದ್ದಾವೆ.

ಒಂದು ಬಿಳಿ ಬಣ್ಣದ ಕಂಬ ಕಾಣಿಸುತ್ತಿದೆ.

ತ್ತು ಎಡಗೈಯಲ್ಲಿ ಒಂದು ತ್ರಿಶೂಲ ಇದೆ.

ಕುತ್ತಿಗೆಯಲ್ಲಿ ನಾಗರ ಹಾವಿನ ಮೂರ್ತಿ ಇದೆ.

ಆತ ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿರುತ್ತಾನೆ.

ನನಗೆ ಒಂದು ಆಸ್ಪತ್ರೆಯ ಗೇಟ್ ಕಾಣಿಸುತ್ತಿದೆ.

ಗೇಟ್ ನ ಮುಂಭಾಗದಲ್ಲಿ ಒಂದು ನಾಯಿ ಕೂಡ ಕಾಣಿಸುತ್ತಿದೆ.

ಮತ್ತು ಡಿಜೆ ಸೌಂಡ್ ನಲ್ಲಿ ನಿರತರಾಗಿರೋ ಮೂವರು ಮನುಷ್ಯರು ಕಾಣುಸುತ್ತಿದ್ದಾರೆ.

ಇದು ನನಗೇ ಉರಿಯುತಿರುವ ಲೈಟ್ ಬಲ್ಪ್ ಗಳು ಟೇಬಲ್ ಫ್ಯಾನ್ ಕಾಣಿಸುತ್ತಿದೆ.

ಮತ್ತು ನೇತು ಹಾಕಿರುವ ಚಿಕ್ಕ ಚಿಕ್ಕ ಪ್ಯಾಕೆಟ್ ಕಾಣಿಸುತ್ತಿದೆ.

ದಡದಲ್ಲಿ ಚಿಕ್ಕ ತೆರೆ ಕೂಡ ಕಾಣಿಸುತ್ತಿದೆ.

ಮತ್ತು ಅಣತೆ ದೂರದಲ್ಲಿ ಬೆಟ್ಟ ಗುಡ್ಡಗಳು ಕಾಣಿಸುತ್ತಿದ್ದಾವೆ.

ನೆಲದ ಮೇಲೆ ಮಾರಾಟಕ್ಕೆ ಇಟ್ಟುಕೊಂಡಿರುವ ಟೊಮೆಟೊ ಸಿಹಿ ಗೆಣಸು ಮತ್ತು ಬೇರೆ ಬೇರೆ ತರಕಾರಿಗಳು ಕಾಣಿಸುತ್ತಿದ್ದಾವೆ.

ಇದರಲ್ಲಿ ಗ್ಲಾಸ್ ನಲ್ಲಿ ಇರಿಸಿರುವ ಕೇಕ್ ಗಳು ಕಾಣಿಸುತ್ತಿದ್ದಾವೆ.

ಮತ್ತು ಅದರ ಮೇಲೆ ಹಾಕಿರುವ ಒಂದು ಶೀಟ್ ಕಾಣಿಸುತ್ತಿದೆ.

ಮತ್ತು ಟೆನ್ನಿಸ್ ಕೋರ್ಟ್ ನ ಹೊರಗಡೆ ಇನ್ನೊಂದು ಹಸಿರು ಬಣ್ಣದ ಮೈದಾನ ಕಾಣಿಸುತ್ತಿದೆ.

ತ್ತು ಒಂದು ಬಿಳಿ ಬಣ್ಣದ ಕಾರ್ ಕಾಣಿಸುತ್ತಿದೆ.